ಹಾಗೂ ಪ್ಯಾಂಟ್ ಪೀಸ್ ಹಾಗೂ ಪಂಚೆ ಹಾಗೂ ಇತ್ಯಾದಿಗಳು ಸಿಗುತ್ತದೆ.

ಇದು ಪಾರ್ಕ್ ರೀತಿಯಲ್ಲಿ ಇದ್ದು ಈ ಬದಿಯಲ್ಲಿ ನೀರುಗಳು ನೀರು ತುಂಬಾ ಇವೆ ಆಗು ಈ ಬದಿಯಲ್ಲಿ ಮರ ಗಿಡಗಳು ಕೂಡ ನೋಡಬಹುದು .

ರಿಸೆಪ್ಶನ್ ಹಾಲ್ ಆಗಿದ್ದು ಇದು ನೋಡಲು ತುಂಬಾ ಸುಂದರವಾಗಿ ಕಾಣುತ್ತದೆ ಇಲ್ಲಿ ಒಂದು ಚೇರನ್ನು ಕೂಡ ಹಾಕಿದ್ದಾರೆ ಇಲ್ಲಿ ಈ ರೀತಿ ಫ್ಲವರ್ ನಿಂದ ಡೆಕೋರೇಷನ್ಮಾ ಡಿದ್ದಾರೆ ಹಾಗೂ ಇಲ್ಲಿ ಲೈಟಿಂಗ್ಸ್ ಕೂಡ --

ಇದು ಒಂದು ರೀತಿಯಾದ ಸಭೆಯ ಒಂದು ಸೆಟಪ್ ಆಗಿದ್ದು ಇದನ್ನು ನೋಡಲು ಬಹಳ ಸುಂದರವಾಗಿರುತ್ತದೆ ಹಾಗೂ ಇಲ್ಲಿ ನಿಂತುಕೊಂಡು ಮಾತನಾಡುತ್ತಾರೆ

ಯಾವುದೇ ರೀತಿಯ ಅಡುಗೆ ಮಾಡುವಾಗಲೂ ಟಮೊಟೊ ಹಾಗೂ ಈರುಳ್ಳಿ ಹಾಗೂ ಮೆಣಸಿನಕಾಯಿ ಅನ್ನು ಮೇನಾಗಿ ಉಪಯೋಗಿಸುತ್ತಾರೆ ಟೊಮೊಟೊದಲ್ಲಿ ವಿವಿಧ ರೀತಿಯ ಸಾಂಬಾರು ಅಡುಗೆಯನ್ನು ಮಾಡುತ್ತಾರೆ.

ಈ ಜನರು ಒಂದು ಒಂದು ಪ್ರದೇಶ ಹಾಗೂ ಒಂದು ಪಾರ್ಕಿನಲ್ಲಿ ಈ ರೀತಿಯಾದ ಸಾಲು ಸಾಲುಗಟ್ಟಿ ಗುಂಪು ಗುಂಪು ಕಟ್ಟಿ ಇಲ್ಲಿ ನಿಂತುಕೊಂಡು ನೋಡುತ್ತಿದ್ದಾರೆ

ಕೆಮ್ಮು ಆದಾಗ ಈ ರೀತಿಯಾದ ಶುಂಠಿಯನ್ನು ಕುಟ್ಟಿ ಅದರ ರಸವನ್ನು ಕಷಾಯದ ರೂಪದಲ್ಲಿ ಮಾಡಿಕೊಂಡು ಕುಡಿಯುತ್ತಾರೆ.